ಈ ತಾಯಿ ತನ್ನ ಮಗುವಿನ ಸಾವಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಮತ್ತು ಅವರು ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ.

ಈ ಚಿತ್ರದಲ್ಲಿ ಇರುವ ತರಕಾರಿ ಹೆಸರು ಮೆಣಸಿನ ಕಾಯಿ ಇದು ಹಸಿರು ಬಣ್ಣದಿಂದ ಕೂಡಿದೆ ಇದು ತುಂಬಾ ಕಾರವಾದ ಒಂದು ತರಕಾರಿ.

ಈ ಚಿತ್ರದಲ್ಲಿ ಇರುವುದು ತಿಂಡಿಯ ಹೆಸರು ದೋಸೆ ಮತ್ತು ಚಟಣಿ ಇದು ಒಂದು ತುಂಬಾ ರುಚಿಕರವಾದ ಒಂದು ತಿಂಡಿ.

ಈ ಪ್ರಾಣಿ ಜನರನ್ನು ಕೂಡ ತಿನ್ನಬಹುದು ಅಂತ ಪ್ರಾಣಿದು ನೀರು ಕೂಡ ಇದೆ ಇಲ್ಲಿ ತುಂಬಾ ಗಲೀಜಾಗಿದೆ ಈ ನೀರಿನಲ್ಲಿ ಇರುವ ಮೊಸಳೆ

ಮತ್ತು ಇಲ್ಲಿ ಅನೇಕ ಜನರು ಬಂದು ಹೂಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಹೂವನ್ನು ಮಾರಿಕೊಂಡು ಕುಳಿತಿದ್ದಾನೆ. ಕೆಂಪು ಬಣ್ಣದ ಹೂಗಳು ಹಳದಿ ಬಣ್ಣದ ಹೂಗಳು ಇಲ್ಲಿ ಇದ್ದಾ --

ಈ ಚಿತ್ರದಲ್ಲಿ ಅನೇಕ ವ್ಯಕ್ತಿಗಳು ಕೆಲಸವನ್ನು ಮಾಡುತ್ತಿದ್ದಾರೆ.

ಹಾಗು ತಲೆಗೆ ಬಟ್ಟೆಯನ್ನು ಕಟ್ಟಿದರೆ ಇಬ್ಬರು ವ್ಯಕ್ತಿಗಳು ನಿಂತಿದ್ದಾರೆ ಹಾಗೂ ಒಬ್ಬರು ಕೆಲಸ ಮಾಡುತ್ತಿದ್ದಾರೆ ಹಾಗೆ ಎಲ್ಲರೂ ಶ್ರಮದಿಂದ ಕೆಲಸವನ್ನು ಮಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಮಕ್ಕಳು ಎಲ್ಲರೂ ಸಾಲಾಗಿ ನಿಂತಿದ್ದಾರೆ. ಇದು ಒಂದು ಶಾಲೆಯ ಚಿತ್ರ ಎಂದು ಹೇಳಬಹುದು. ಎಲ್ಲ ಮಕ್ಕಳು ಸಮವಸ್ತ್ರವನ್ನು ಧರಿಸಿದ್ದಾರೆ. ನೋಡಲು ತುಂಬಾ ಶುಭ್ರ--

ವದ ಬಟ್ಟೆಯನ್ನು ಹಾಕಿದ್ದಾರೆ. ಬಿಳಿ ಬಣ್ಣದ ಬಟ್ಟೆ ಎಂದು ಹೇಳಬಹುದು ಹಾಗು ಇಬ್ಬರು ಶಿಶಕರು ಇಲ್ಲಿ ಕಾಣಿಸುತ್ತಿದ್ದಾರೆ. ಇಲ್ಲಿ ಸ್ವತಂತ್ರ ದಿನಾಚರಣೆ ಮಾಡುತಿದ್ದರೆ.

ಈ ಚಿತ್ರದಲ್ಲಿ ಕೆಲವು ಮಕ್ಕಳು ಚಟುವಟಿಕೆಯನ್ನು ಮಾಡುತ್ತಿದ್ದಾರೆ ಮತ್ತು ಇವರು ಬೇಸಿಗೆ ಶಿಬಿರವನ್ನು ಆಚರಿಸುತ್ತಿದ್ದಾರೆ ಮತ್ತು ಕೆಲವು ಮಕ್ಕಳು ತಿಂಡಿಗಳನ್ನು ತಿನ್ನುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಫೋಟೋವನ್ನು ತೆಗೆದಿಟ್ಟುಕೊಳ್ಳುತ್ತಿದ್ದಾನೆ ಮತ್ತು ಇನ್ನೊಬ್ಬ ವ್ಯಕ್ತಿಯೂ ಕೂಡ ಫೋಟೋವನ್ನು ತೆಗೆದುಕೊಳ್ಳುತ್ತಿದ್ದಾನೆ.